ಹೆತ್ತುಕೊಂಡು ಹೋಗ್ತಾಯಿದರೆ ಆ ತಿಂಡಿಗಳನ್ನ ಕರಿಯಕ್ಕೆ ಒಂದು ಸಪೋರ್ಟಿವ್ ಆಗಿ ಒಂದು ಅದಕ್ಕೆ ಸೇಟಪ್ ಗಳನ್ನ ರೆಡಿ ಮಾಡಲಿ ತಿಂಡಿಗಳನ್ನ ಕದ್ದು ಒಂದು ಬಾಣಲಿಗೆ ಹಾಕ್ತಾಯಿದರೆ .

ಇಲ್ಲಿ ತಿಮಿಂಗಲ ಮೀನು ಎಂದು ಹೇಳುವ ಒಂದು ಮೀನಿನ ಜಾತಿಯನ್ನು ಇಲ್ಲಿ ಹೆಸರು ಹೇಳಿ ಇಡಲಾಗಿದೆ ಆ ತಿಮಿಂಗಲ ಮೀನು ಹೆಚ್ಚು ಕಮ್ಮಿ ಒಂದು ಇಪ್ಪತೈದರಿಂದ ಮೂವತ್ತು ಕೆಜಿಯ --

ಅಷ್ಟು ದೊಡ್ಡದಾಗಿದೆ ಈ ಮೀನು ಈ ಮೀನನ್ನು ಫೋಟೊದಲ್ಲಿ ಈ ಮೀನನ್ನು ಫೊಟೊ ತಗೊಂಡು ಕೋ ಕೊಳ್ಳುತ್ತಾ--